ಟ್ರೈನರ್ ಎಂದು ನೀಲಿ ಬಣ್ಣದ ಉಡುಪು ಧರಿಸಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ದೊಡ್ಡದೊಂದು ಮರ ಕಾಣಿಸುತ್ತಿದೆ ರೌಸ್ ಅಯಾಸ್ ಸ್ಟಡಿ ಸರ್ಕಲ್ ಎಂದು ಹಾಕಲಾಗಿದೆ.

ಹಸಿರು ಬಣ್ಣದ ಎಲೆಗಳನ್ನು ಮಾಲೆಗೆ ಉಪಯೋಗಿಸಿದ್ದಾರೆ.

ಮಣ್ಣು ಕಾಣಿಸುತ್ತಿದೆ ಒಂದು ದೊಡ್ಡ ಗುಂಡಿ ಕಾಣಿಸುತ್ತಿವೆ ಹುಲ್ಲುಗಳು ಬೆಳೆದಿವೆ.

ಕ್ರಿಸ್ಮಸ್ ಟ್ರೀ ಗೆ ಲೈಟಿನ ಅಲಂಕಾರ ಮಾಡಿದ್ದಾರೆ.